ತ್ತು ಅವನು ಆ ಅಂಗಡಿಯ ಮಾಲಿಕನಾಗಿದ್ದರಿಂದ ಅವನೇ ಅ ಹನ್ನುಗಳನು ಮಾರಟ ಮಾಡುತ್ತಾನೆಂ.

ಮತ್ತು ಅದರ ಮುಂದುಗಡೆ ಒಂದು ಲೈಟಿನ ಕಂಬ ಕೂಡ ಇದೆ.

ಮತ್ತು ಸಿಗ್ನಲ್ ಗಳನ್ನು ನೋಡಿಕೊಂಡು ದಾಟಬೇಕು ಏಕೆಂದರೆ.

ಇಲ್ಲಿ ಎಲ್ಲ ಜನರು ಬಂದು ತಮಗೆ ಬೇಕಾದ ಸ್ಟೇಷನರಿ ಸಾಮಾನುಗಳು ಇರ್ಬಹುದು ಮತ್ತು ಬುಕ್ಕ್ಸ್ ಗಳನ್ನು ತೆಗೆದುಕೊಳ್ಳಬಹುದು ಅದರ --

ಬುದ್ದನು ಒಂದು ಒಳ್ಳೆಯ ಶಕ್ತಿ ದೇವರಾಗಿದ್ದರಿಂದ ಎಲ್ಲರು ಬುದ್ದನನ್ನು ತುಂಬ ನಂಬ್ತಾರೆ ಮತ್ತು --

ಆ ಜನರು ಅವರಿಗೆ ಪೂಜೆಯನ್ನು ಮಾಡಿ ಮತ್ತು ಅವರ ಬಗ್ಗೆ ಸ್ಮರಣೆಯನ್ನು ಮಾಡುತ್ತಿದ್ದಾರೆ ಬುದ್ದನ ಬಗ್ಗೆ --

ಏಕೆಂದರೆ ಆ ಬಿಲ್ಡಿಂಗ್ ತುಂಬ ಗಟ್ಟಿಯಾಗಿ ಇರ್ಬೇಕು ವರ್ಷಗಟ್ಟಲೆ --

ಆಲಿ ಸಣ್ಣ ಮಕ್ಕಳು ಅಷ್ಟೆ ಆಟವನ್ನು ಆಡಬಹುದು ಮ --

ಅಲ್ಲಿ ಮುಸ್ಲಿಮರು ಹೋಗಿ ದೇವರ ನಮಾಝನ್ನು ಮಾಡಿ ಅವರು ದೇವರನ್ನು ತುಂಬ ನಂಬುತ್ತಾರೆ ಮತ್ತು --

ಆ ಈ ತರ ಜಲಪಾತವನ್ನು ನೋಡಿ ಅಲ್ಲಿ ತುಂಬ ಸಮಯ ಆ ಅಂ ಸಮಯವನ್ನು ಕಳೆದು ಎಂಜೊಯ್ ಮಾಡಿಕೊಂಡು ಹೋಗ್ತಾರೆ ಮ --

ಈ ಚಿತ್ರದಲ್ಲಿ ನಾವು ಒಂದು ವಿಮಾನ ಚಿತ್ರವನ್ನು ನೋಡ್ತಾ ಇದ್ದೇವೆ.

ಇದು ಅವರಿಗೆ ಬೇಕಾದ ಸ್ಥಳಕ್ಕೆ ಹೋಗುವ ವಿಮಾನದಲ್ಲಿ ಜಾಗವನ್ನು ಹೋಗ್ತಾ ಇದಾರೆ.

ಆ ಅದುಕ್ಕೆ ಜಗವು ನಿಲ್ಲಲು ಜಾಗ ತುಂಬ ಬೇಕು.